ಇದು ನಮ್ಮ ರಾಯಚೂರಲ್ಲಿ ಇರುವ ಕಲ್ಯಾಣ ಮಂಟಪ.

ಅಂಡ್ ಫ್ರೆಶ್ ಇರ್ತಾವ ಹ್ಯಾಲ್ದಿ --

ಅಂಡ್ ಸ್ನಾಕ್ಸ್ ಎಲ್ಲ ಇದ್ದದ್ದಾ --

ನಾವು ತುಂಬಾ ಸಕ್ಕತ್ತಾಗ್ ಇಷ್ಟ ಆಯಿತು.

ಮತ್ತು ಬಡ ಜನರಿಗೆ ತುಂಬಾ ಉಪಯೋಗ ಆಗಿದೆ.

ಆ ಸ್ಮೆಲ್ ಗೆ ಹೊಟ್ಟೆ ತುಂಬೋಗ್ ಬಿಡ್ತು.

ಸೈಕಲ್ ವು ಬ್ರಾಂಡೆಡ್ ಇದ್ದವೇ --

ಅಲ್ಲಿ ಎಲ್ಲ ಗ್ರೀನ್ ಕಲರ್ ದ್ದೆಲ್ಲ ಎಲೆಗಳದ್ದೇ ಸುವಾಸನೆ.

ಇಲ್ಲಿ ತಿಂಡಿ ಊಟ ಎಲ್ಲ ತುಂಬಾ ಚೆನ್ನಾಗಿರತ್ತೆ.

ಚೆನ್ನಾಗಿರ್ತದ ನಾವುನು ಹೋಗಿ ಆಟ ಆಡಿದ್ವಿ ಒನ್ ಟೈಮ್ .

ತುಂಬಾ ಎಂಜಾಯ್ ಮಾಡಿದ್ವಿ ನಾವ್ ಇಲ್ಲಿ .

ಬಸ್ ಗಳು ಅಷ್ಟೇ ನೋಡದ್ರೆ ಏರಿ ಎಲ್ಲಿಗಾದ್ರೂ ಹೋಗ್ಬಿಡ್ಬೇಕಪ್ಪ ಅನಿಸುವಷ್ಟು --

ತುಂಬಾನೇ ಸಕ್ಕತ್ತಾಗಿ ಡಾನ್ಸ್ ಮಾಡಿದ್ರು ನಾವು ನೋಡಿದ್ವಿ ತುಂಬಾನೇ ಹ್ಯಾಪಿ ಆಗಿ ಫೀಲ್ ಆಯಿತು ಇವರು ಮಾಡಿರೋದು.

ನೀವು ಅಂದ್ರೂನು ತುಂಬಾನೇ ಇಷ್ಟ ಆಯಿತು ಅದಕ್ಕೆ ನಂಗೆ ರಾಯಚೂರಲ್ಲಿ --

ರಾಯಚೂರಲ್ಲಿ ಅಂದ್ರು ಇದು ಫೇಮಸ್ ಹೋಟೆಲ್ ನೋಡ್ರಿ.

ಇಲ್ಲಿ ನಾವು ಎಲ್ಲ ತಗೊಳುದು ಹೊಸ್ತು ಮನೆಗ್ ಬೇಕಾಗಿರುದಂತೆಲ್ಲ ಸಾಮಾನುಗಳು.

ಇಲ್ಲಿ ತೇರ್ ನೋಡಬಹುದು ಒಂತರ ಮ್ಯೂಸಿಯಂ ತರ --

ಒಂದ್ ರೀತಿ ಎಲ್ಲ ಕಲ್ಲ್ ಕಲ್ಲ್ ಕಲ್ಲ್ ಕಲ್ಲ್ ಇಟ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು --

ದೂರದಿಂದ ಯಾರಾದರೂ ಬಂದರಂತಂದ್ರುನು ಅಲ್ಲಿ ಉಳಿದುಕೊಳ್ಳೋಕೆ ಇರುತ್ತೆ.

ಬುಕ್ಸ್ ಸ್ಟಾಲ್ ನಲ್ಲಿ ಎಲ್ಲ ಇರುತ್ತೆ ಇವಾಗ ಕಥೆಗಳದ್ದು.

ಆರೆಂಜಿ ಎಲ್ಲ ಇದೆ ಮಧು ಮಗಳ ಸ್ಟೇಜ್ ವು --